ಇದು ಒಂದು ಕಲ್ಯಾಣ ಹಬ್ಬ ಅಂತ ಹಬ್ಬದ ಟೈಮ್ ಅಲ್ಲಿ ಯಾವ್ ತಾರಾ ಜನಯೆಲ್ಲ ಗುಂಪಾಗಿ ನಿಂತಿದ್ದಾರೆ ನೋಡಿ. ಅಲ್ಲ ಒಂದ್ ಆರ್ಚ್ ಕೂಡ ಕಾನ್ತಾಯಿದೆ. ನೋಡಿ ದೇವಾಲಯದ ಸುತ್ತಾ ಮುತ್ತಾ.

ಎಷ್ಟು ದೊಡ್ಡದಾದ ಬಿಲ್ಡಿಂಗ್ ಗುಳು ಕಾಣತ್ತಾ ಇದಾವೆ ಜನರೆಲ್ಲ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ನೋಡಿ ಅಲ್ಲೆಲ್ಲ ಎಷ್ಟು ವಯಸ್ಸಾದವರು ಇದ್ದಾರೆ.

ಇದು ಒಂದು ದೇವರಯದ ಚಿತ್ರಣ. ದೇವಾಲಯಕೆ ಜನರು ಯಾವ್ ರೀತಿ ಹೋಗತ್ತಿದ್ದಾರೆ ನೋಡಿ. ಈದ್ ಒಂದು ದೇವಸ್ಥಾನ. ಇಲ್ಲಿಗೆ ಅತೀ ಹೆಚ್ಚು ಜನರು ಬಂದು ಹೋಗ್ತಾ--

ಇದು ಕಿಟೆಲ್ ವಿಜ್ಞಾನ ಮಹಾವಿದ್ಯಾಲಯದ ಧಾರವಾಡ.